ಇಲ್ಲಿ ನಾವು ರಸ್ತೆ ಹಾಗು ಹಾ ಇಲ್ಲಿ ಶಿವಮೊಗ್ಗದ ನಗರದ ಹೊರಹೊಲಯದಲ್ಲಿರುವಂತಹ ಹುಲಿ ಮತ್ತು ಸಿಂಹಧಾಮ ತ್ಯಾವರೆಕೊಪ್ಪ ಹುಲಿ ಮತ್ತು ಸಿಂಹಧಾಮವನ್ನು ಗಮನಿಸಬಹುದು.

ಭಾರತೀಯ ಸ್ಟೇಟ್ ಬ್ಯಾಂಕ್ ಎಂದು ನೀಲಿ ಬಣ್ಣದ ಬೋರ್ಡಿನಲ್ಲಿ ಬಿಳಿ ಅಕ್ಷರಗಳಲ್ಲಿ ಬರೆಯಲಾಗಿದೆ ಕನ್ನಡ ಮತ್ತು ಹಿಂದಿ ನಲ್ಲಿ ಬರೆದಿರುವುದು ನನಗೆ ಕಾಣುತ್ತದೆ ಇದರಲ್ಲಿ ಫಿಟ್ನೆಸ್ ಪಾಯಿಂಟ್ ಎಂಬ ಇನ್ನೊಂದು ವ್ಯಾಯಾಮ ಶಾಲೆ ಕೂಡ ಇದೆ.

ದೊನ್ನೆ ಬಿರಿಯಾನಿ ಮನೆ ಎಂದು ಬರಿಯಲಾಗಿದೆ ಹಾಗೆ ಮೇಲೆ ಎಳೀಯ್ಟ್ ಫಿಟ್ನೆಸ್ ಕ್ಲಬ್ ಎಂದು ಸಹ್ ಬರಿಯ್ಲಾಗಿದೆ .